ಇದು ಒಂದು ಬುಕ್ ಸ್ಟಾಲ್ ಆಗಿದೆ ಇಲ್ಲಿ ಎಲ್ಲಾ ರೀತಿಯ ಪುಸ್ತಕಗಳು ಸಿಗುತ್ತವೆ ಮತ್ತು ಪೆನ್ನುಗಳು ಸಿಗುತ್ತವೆ ಇಲ್ಲಿ ಒಬ್ಬ ಮನುಷ್ಯ.

ಹೋಗುತಿದೆ ಅದು ಹೋಂಡಾ ಬೈಕ್ ಆಗಿರುತ್ತೆ ಮತ್ತೆ ಒಬ್ಬ ಮಾರುವವನು ಅಲ್ಲಿ ಕುತ್ಕೊಂಡಿದೆ ಇಂಭಾ ಬಸ್ ಇನ ಇಂಭಾಗದಲ್ಲಿ ಒಂದು ಲಾರಿ ಕೂಡ ಬರುತ್ತಿದೆ ಇದು ಕೊಪ್ಪಳದ --

ಅವರು ಖರೀದಿ ಮಾಡಲು ಹೊಂದಿದ್ದಾರೆ ಮತ್ತು--

ಇದು ಒಂದು ಚಷ್ಮದ ಅಂಗಡಿಯಾಗಿರುತ್ತದೆ ಮತ್ತು ಇಲ್ಲಿ ಲೇಡಿಸ್ ಮತ್ತು ಬಾಯ್ಸ್ ಚಷ್ಮಗಳು ಇಲ್ಲಿ ಸಿಗುತ್ತವೆ ಮತ್ತು ಇದು ಟೈಲ್ಸ್ ಇನ ರೂಪದ ಒಂದು ಗೋಡೆ.

ಬಾಕ್ಸಿನ ಮೇಲೆಗಡೆ ಈ ಸಣ್ಣ ಸಣ್ಣ ಪುಟಗಳನ್ನು--

ಇದು ಟ್ರಾಲಿಗಳಿಗೆ ಪೈಂಟ್ ಮಾಡುವಂತಹ ಸ್ಥಳ ಆಗಿರಬಹುದು ಮ--

ಹೂ ವಾಟರ್ ಕ್ಯಾನ್ ಗಳು ಆಗಿರಬಹುದು ಮತ್ತು ಇಲ್ಲೊಂದು ಫ್ರಿಡ್ಜ್ ಕಾಣುತ್ತಿದೆ ಬಹಳಷ್ಟು ಅದರಲ್ಲಿ.

ಈ ಗೋಡೌನಿ ನ ಮುಂಭಾಗದಲ್ಲಿ ಇಬ್ಬರು ವ್ಯಕ್ತಿಗಳು ಕೆಲಸ ಮಾಡುವುದನ್ನು ಕಾಣುತ್ತೇವೆ.

ಹಾಗೆಯೇ ಈ ಗೋಡೌನ್ ಸುತ್ತಲು ದೊಡ್ಡ ದೊಡ್ಡ ಮರಗಳು ಇದ್ದಾವೆ ಎಂದು ಹೇಳಬಹುದು.

ಇದು ಒಂದು ಸಮಾಧಿಯಾಗಿದೆ ಈ ಸಮಾಧಿಯ ಸುತ್ತಲೂ ಕಂಪೌಂಡ್ ಇನ ವ್ಯವಸ್ಥೆ ಇದೆ.

ಇದರ ಮೇಲೆ ಒಂದು ಕಾರು ಹೋಗಿ ನಿಂತಿದೆ.

ಇದು ಒಂದು ಹೋಟೆಲ್ ಎಂದು ಹೇಳಬಹುದು ರಾತ್ರಿ ಹೊತ್ತು ಈ ಹೋಟೆಲಿ ನಲ್ಲಿ ಲೈಟಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿರುತ್ತೆ ಮತ್ತು ನಾಲ್ ಮೂರ್ನಾಲ್ಕು ಟೇಬಲು ಗಳನ್ನು ಕಾಣುತ್ತಿವೆ ಮ --